ಇದು ನೀರು ಹರಿಯುವ ಕಾಲುವೆ ತರ ಇದೆ ಇದು ಒಂದು ಅದ್ಭುತವಾದ ದೃಶ್ಯವಾಗಿದೆ.

ಇದ ಒಂದು ನೀರು ಹಾಗಿದ್ದೂ ತುಂಬಾ ಸುಂದರವಾಗಿ ಕಾಣುತಿದೆ.

ಇದು ತುಂಬಾ ಹಳೆಯ ಸ್ಥಳವಾಗಿದ್ದು ಈ ಸ್ಥಳದಲ್ಲಿ ಏನು ಕಾಣುತ್ತದೆ.